ಹಸಿರು ಎಲೆಗಳನ್ನು ಮಾಡಿದ್ದಾರೆ ತದನಂತರ ನೃತ್ಯವನ್ನು ಮಾಡಿ ಮುಗಿದ ಸಂದರ್ಭದಲ್ಲಿ ಫೋಟೋವನ್ನು ಕ್ಲಿಕ್ಕಿಸಿ--

ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅನ್ನು ನಾವು ಇಲ್ಲಿ ನೋಡಬಹುದು. ಪೋಸ್ಟ್ ಬ್ಯಾಂಕಿನ ಹೊರಗೆ ಹಲವಾರು ವಯಸ್ಸಾದ ಮುದುಕಿಯರನ್ನು ಕಾಣಬಹುದು. ಗೇಟ್ ಅನ್ನು ಹಾಕಿದ್ದಾರೆ ಯಾವುದೇ ಗದ್ದಲ ಗಲಿಬಿಲಿ ಹಾಗದಂತೆ ನೋಡಲು.

ಇದು ಬ್ಯಾನರ್ ಹೇಳುವಂತೆ ಎ_ಕೆ ಫಿಟ್ನೆಸ್ ಜಿಮ್ ಸೆಲೆಬ್ರೇಶನ್ ಒಂದು ಜಿಮ್ ಎನ್ನೋ ಒಂದು ಸೆಲೆಬ್ರೇಶನ್ ಮಾಡಲಾಗಿದೆ.